ಮಾರ್ಟಿಎಲ್ ಆರ್ಟ್ ಬಾಡಿ ಫಿಟ್ನೆಸ್ ಅಕಾಡೆಮಿ ಅಂತ--

ಮತ್ತು ಒಂದು ಬಿಲ್ಡಿಂಗ್ ಕಾಣಿಸ್ತಾಇದೆ ಆ ಬಿಲ್ಡಿಂಗ್ ನಲ್ಲಿ ಬಹಳಷ್ಟು ಕಿಟಕಿಗಳು ಬಾಗಿಲುಗಳು ಕಾಣಿಸ್ತಾಇದೆ.

ಹಾಗು ಮತ್ತು ತಗಡುಗಳು ಪೈಪ್ ಗಳು ವಯರುಗಳು ಕಾಣಿಸ್ತಾ ಇವೆ ಮತ್--

ಹಾಗೂ ಅಲ್ಲಿ ಹೂವಗಳು ಮತ್ತು ಬಹಳಷ್ಟು ಪರದಗಳು ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಒಂದು ರೋಡಿ ದೆ ರೋಡಿ ನ ಮೇಲೆ ಬಹಳಷ್ಟು ವಾಹನಗಳು ಮತ್ತು ಜನರುಗಳು ಕಾಣುತ್ತೆ.

ಈ ಚಿತ್ರದಲ್ಲಿ ಒಂದು ಹಾಸ್ಪಿಟಲ್ ಇದೆ.

ಅಂಗಡಿಯ ಒಳಗೆ ಬಹಳಷ್ಟು ಸಾಮಾನುಗಳು ಇವೆ.

ಈ ಚಿತ್ರದಲ್ಲಿ ಒಂದು ಕಟಿಂಗ್ ದುಕಾನ್ ಇದೆ.

ಈ ಚಿತ್ರದಲ್ಲಿ ಒಂದು ಗುಡಿಯು ಕಾಣುತ್ತಿದೆ ಆ--

ಆ ಬಿಲ್ಡಿಂಗ್ ನ ಹೊರಗಡೆ ಎರಡು ಕಿಟಕಿಗಳು ಮತ್ತು ಎರಡು ಬಾಗಿಲುಗಳು ಕಾಣುತ್ತಿವೆ ಮತ್ತು --

ಕಡಿಯಲ್ಲಿ ಬಹಳಷ್ಟು ಬುಕ್ಕುಗಳು ಕಾಣಸ್ತಾ ಇದೆ.

ಈ ಚಿತ್ರದಲ್ಲಿ ಕಾಂಪೌಂಡ್ ನ ಒಳಗಡೆ ಬಹಳಷ್ಟು ಹುಡುಗಿಯರು ಕಾಣುತ್ತೆ.